ನೀವು ಈಗ್ನೋಡ್ತಿರೋದು ಬಂದನಾ ಬ್ಯಾಂಕ್ ಅದರ್ ಕೆಳಗಡೆಯಿಂದ ಹರ್ಷ ಮಾರ್ಟಿಗ್ ರೂಟ್ ಹೋಗುತ್ತ ಇದ ನಮ್ದು ಬಯಲು ದೇವರ ಕೊಪ್ಪ ಹುಬ್ಳಿ ಅಲ್ಲಿ ಬರೋದು ಲೊಕೇಶನ್ ಇದರ್ದ.

ಸಸ್ತಾದಗ ಸಿಗ್ತಾವು ಬೇಕಾದವರು ಹೋಗಿ ತಗೊಂಬರೀ.

ನೀವು ಈಗ್ ನೋಡುತಿರುದ್ದ್ ಪಿಕ್ಚರ್ ಎಲ್ಲಿದು ಅಂತ ಅಂದ್ರೆ ಇದು ಒಂದು ಗ್ರಂಥಾಲಯ.

ಈಗ ನೋಡ್ತಿರೋದು ಟೈಮ್ಸ್ ಈತನು ಒಂದು ಒಂದು ಇನ್ಸ್ಟಿಟ್ಯೂಟ್ ಕಂಡಕ್ಟ್ ಮಾಡ್ತಿರುವಂತ ಮೀಟಿಂಗ್ ಆರ್ ಸಭೆ.

ಹುಬ್ಬಳ್ಳಿ ಸಿಟಿಯಿಂದ ಸನ್ಸೆಟ್ ಆಗುವ ಪಾಯಿಂಟ್ ಇದು ಅಂತ ಅಂದರೆ ಇಲ್ಲಿ ಮುಂದೆ ನೋಡಿ ಎಷ್ಟೊಂದು ಹೋಟೆಲ್ ಇದ್ದಾವಾ ಎಷ್ಟೊಂದು ಅಪಾರ್ಟ್ಮೆಂಟ್ಸ್ ಇದ್ದಾವಾ ಸೂರ್ಯ ತಾನಾಗ ಸೂರ್ಯ ಮುಳುಗುವುದು ಸಮಯದಲ್ಲಿ ತೆಗೆದಿರುವ ಪಿಕ್ಚರ್ ಇದು.